ಈ ತರ ನಾವು ನೋಡಿದ್ರೆ ಒಂದ್ ಅಮ್ ಏನೋ ಅವ್ರ್ಕ್ ವರ್ಕ್ನು ನು ಮಾಡತ್ತಾಯಿದ್ದಾರೆ ಅಂತ ನಾವು ನಮ್ಮಗೆ ಕಂಡುಬರುತ್ತದೆ.

ಅವ್ರ ಸಿಕ್ಕಾಪಟ್ಟಿ ಪೊಲಿಟಿಕ್ಸ್ ಗ ಇದ್ದಾರೆ ಅವ್ರು ಬಹಳ ಡೇಂಜರ್ ಹಿಂದೂ ದೆಂತನು ಅವ್ರಿಗೆ ಹೇಳಬಹುದು ಸಿದ್ದಶ್ರೀ ಬ್ಯಾಂಕಿನ ಓನರ್ ಅವ್ರು.

ಇಲ್ಲಿ ವಿದ್ಯಾರ್ಥಿ ಇದ್ಯೆ ವಿದ್ಯಾರ್ಥಿ-ವಿದ್ಯಾರ್ಥಿನಿಯರು ಸಿಕ್ಕಾಪಟ್ಟೆ ಬರತ್ತಾರೆ ಹಾಗು ರಾಜಕಾರಣಿಗಳು ಬರತ್ತಾರೆ. ಇಲ್ಲಿ ಅಂದ್ರೆ ಇದು ಔಟ್ ಸೈಡ್ ಇರೋದ್ರಿಂದ ಬಹಳಷ್ಟು ಜನ ಬಂದ್ ಇಲ್ಲಿ ಬುಕಿಂಗ್ ಕೂಡ ಮಾಡ್ತರ್. ಇಲ್ಲಿ ಒಳ್ಳೆ-ಒಳ್ಳೆ ಪದಾರ್ಥ ಊಟ ಸಿಗುತ್ತದೆ ಇಲ್ಲಿ ಮತ್ತು ಕ್ರಿಕೆಟ್ ಮ್ಯಾಚ್ ಇದ್ದಾಗ ಅವ್ರು ಬ್ಯಾನರ್ ಅವನ್ ಕವರ್ ಅನ ಹಾಕತ್ತರೆ ಮುಂದಗಡೆ.

ಜನರಿಗೆ ಜಲ್ದಿ ಅಟ್ರಾಕ್ಷನ್ ಆಗುತ್ತದೆ ದೂರಿನಿಂದ ಕಾಣುವಂತದ್ದು ಯಾವದು ಆಕ್ಸಿಡೆಂಟ್ ಅಪಗಾತ ಕೂಡ ಆಗುವುದಿಲ್ಲಾ ಇದು ಜಲ್ದಿ ಕಣ್ಣಿಗೆ ಬೀಳುತ್ತದೆ ಇಲ್ಲಿ.

ಮತ್ತ ನಮ್ಮಗೆ ಯಾವದೇ ವಸ್ತುನು ಬೇಕಾದ್ರೆ ಅಲ್ಲಿ ಕಾರನ್ನು ಪಾರ್ಕ್ ಮಾಡಿ ಸೈಡ್ಗೆ ಪಾರ್ಕ್ ಮಾಡಿನು ಗೊತ್ತಾಗಬಹುದು ಬಸ್ ನಾಗ್ ಹಾಗಿಲ್ ನೋಡ್ರಿ ಬಸ್ ಒನ್ ವೆ ಹೋಗಬಿಡಿತ್ತು ನೋಡ್ರಿ ಚಿ.

ನೋಡ್ರಿ ಜನರು ನಡಕೊಂಡು ಎಲ್ಲಿ ಹೊಂಟ್ಟಿದ್ದರೆ ಎಂತ ನೋಡ್ರಿ ಎಷ್ಟ ಬಾರಿ ಗಿಡ ಗಂಟಿ ಇದೆ ಎಷ್ಟು ಸ್ವಚ್ಛಸುಂದರವಾದಂತೆ ರಸ್ತೆ ಮಾಡಿದ್ದಾರೆ.

ಇಲ್ಲಿ ಜನರು ಸಿಕ್ಕಾಪಟ್ಟೆ ಹೊಕ್ಕಾತಾರೆ ಯಾ ಯಾ ಜಿಲ್ಲೆಗಳಿಂದ ಇಲ್ಲಿ ಬಹಳಷ್ಟು ನಮ್ಮ ಬಿಜಾಪುರದಲ್ಲಿ ಕೂಡ ದಸರಾ ಹಬ್ಬನು ಸಿಕ್ಕಾಪಟ್ಟಿ ವಿಜೃಂಬಣೆಯಿಂದ ಮಾಡತ್ತಾರೆ. ನೋಡ್ರಿ ಯಾಟ್ಟ್ ಭಾರಿ ಘಟ್ಟವನ್ನು ಕೈದಿದ್ದಾರೆ ಮೇಲಗಡೆ ಒಂದಿನ್ ನಂತ್ತು ಅದಕ್ಕೆ ನೋಡತ್ತಾ ಇದ್ದಾರೆ.

ಇದು ಕೇ.ಜಿ.ಫ್. ಗೆ ಬಹಳ ಅತ್ಯಂತ ಅಹ್ ಅಟ್ರಾಕ್ಷನ್ ಆಗಿದೆ ಇದು ಕೇ.ಜಿ.ಫ್. ಅಂದ್ರೆ ಗೋಲ್ಡ್ ಕಂಪನಿ ಅಲ ಕೋಲಾರ್ ದಾಗ ಇದೆ ನೋಡ್ರಿ ಇದು.

ಒಂದು ಇದು ಹೋಟೆಲ್ ಉಡುಪಿ ಹೋಟೆಲ್ ನೋಡ್ರಿ ಇದು. ಹೋಟೆಲ್ ಉಡುಪಿ ಇಲ್ಲಿ ಒಂದು ಕಾರ್ ನಿಂತತೈತಿ ಬೈಕ್ ನಿಂತತೈತಿ ಎ.ಸಿ. ಫ್ಯಾಮಿಲಿ ರೆಸ್ಟೋರೆಂಟ್ ಇದೆ ಇಲ್ಲಿ.